ಹಬ್ಬದ್ ದಿನ late ಎದ್ದು ಎಲ್ಲ ತಿಂಡಿಯೆಲ್ಲ ಮುಗ್ಸಿ ಅಮ್ಮ ಎಲ್ಲಾ ದೇವಸ್ತಾನಕ್ಕೆ ಹೋಗಿ ಬಂದ್ರು .

ಅವ್ರ್ ತಂದು ಪ್ರಸಾದ ಕೊಟ್ರು ಪ್ರಸಾದ ತಿಂತಾ ಕೂತಿದ್ದೆ ಈಗ ನಿಮ್ ಕಡೆಲ್ ಸಂಕ್ರಾಂತಿಯೆಲ್ಲ ಹೇಗೆಯೆಲ್ಲ ಮಾಡ್ತಾರೆ?

ಸಂಕ್ರಾಂತಿ ಅಂದ್ರೆ ಬೆಳಗ್ಗೆ ಎದ್ದು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಇದಕೆಲ್ಲ ಹೋಗ್ತಾರೆ ಅಹ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕ್ರಮಣ ಪೂಜೆ ಮಾಡಿ.

ಆಮೇಲ್ ಬಂದು ಪ್ರಸಾದ ಆಚೆ ಮನೆಗೆಲ್ಲರಿಗೂ ಹಂಚ್ಕೋತೀವಿ.

ಅಹ್ ಈ ಪಂಚ್ ಕಜ್ಜಾಯ ಅದು ಹಂಚುದು Bangalore ಲ್ಲಿ ಇದ್ದೆ ನಾನು tenth ವರಿಗು ನಾನು Bangalore ಲ್ಲೇ ಇದ್ದೆ ಅಲ್ಲಿ ಇದೆಲ್ಲ ಮಾಡ್ತಾರೆ.

ಅಲ್ಲೆಲ್ಲ ಅದೇ grand ಅಂದ್ರೆ ಅಲ್ಲಿ ಮೂರು religion ಅವ್ರು ಇದ್ದಾರಲ್ಲ ಹಿಂದೂ ಇದ್ದಾರೆ ಮುಸ್ಲಿಮ್ ಇದ್ದಾರೆ Christian ಇದ್ದಾರೆ ಮಲಯಾಳಂ ಇದ್ದಾರೆ ಅವರೆಲ್ಲರೂ ಓಣಂ ಪೊಂಗಲ್ ಅಂತೆಲ್ಲ ಎಲ್ಲಾ ಮಾಡ್ತಾರೆ.

ಹಾ gra ~ ಅದೇ ಈ ಕಡೆಯಲ್ grand ಇಲ್ಲ grand . ಅಲ್ಲಿಯೆಲ್ಲ school ಗೆ ಎಲ್ಲಾ ರಜೆ ಕೊಟ್ಟು ಮನೇಲ್ ಪೊಂಗಲ್ ಮಾಡ್ತಾರೆ.

ಹೌದು .

ಹೌದು ಈ ಕಡೆ ಆದ್ರೆ ಯುಗಾದಿಗೆ ದೀಪಾವಳಿಗೆ ಅಷ್ಟೇ ಅಷ್ಟಕಷ್ಟೇ.

ಹಾಗೆ ಆ ಕಡೆಯೆಲ್ಲ grand ತುಂಬಾ.

ಆ ಕಡೆ ಆದ್ರೆ ತಿಂಗಳಿಗೆ ಒಂದೊಂದು ರಜೆ ಇರ್ತದೆ ಇಲ್ಲೆಲ್ಲಾ ರಜೆನೆ ಇಲ್ಲ ಒಂದು ಹಬ್ಬಕ್ಕೆ

ಗಣೇಶ್ ಚೌತಿ ಬಿಟ್ರೆ ದೀಪಾವಳಿ ಎರಡೇ . ಅಷ್ಟೇ ಎರಡೇ.

ಅಹಾ ಊರಲ್ಲಿ ಅಷ್ಟೆಲ್ಲ ಯಾರು ಅಂದ್ರೆ ಕೆಲವರು ಆಚರಿಸುವುದಿಲ್ಲ ಅಷ್ಟೆಲ್ಲ. ಹ್ಮ್ ದೀಪಾವಳಿ ಅಂತೂ ಅಲ್ಲಿ Bangalore ಲ್ಲಿ ಎಷ್ಟು grand ಒಂದು ವಾರ ಮಾಡ್ತಾರೆ. ಅಬ್ಬಾ ಅಲ್ಲಿ ನೋಡ್ಬೇಕು ಎಂಥಾ ಸಡಗರ ಸಂಭ್ರಮ ಅಂದ್ರೆ .

ಹೌದು ಹೌದು ಇಲ್ಲಿ ದೂರದಲ್ಲಿ ಒಂದ್ ಗರ್ನಾಲ್ sound ಈಚೆ ಒಂದ್ ಸ್ವಲ್ಪ ದೂರದಲ್ಲಿ ಒಂದು ಗರ್ನಾಲ್ sound .

ಅಲ್ಲಿ ಆದ್ರೆ ಹತ್ತಿರ ಹತ್ತಿರ ಮನೆಗಳೆಲ್ಲ ಪಟಾಕಿ ಅಹ್ ಒಟ್ಟಿಗೆ ಎಲ್ಲ ಸೇರಿ ಆಚರಿಸ್ತಾರೆ ಅಲ್ಲೆಲ್ಲ. ಸರಿ ma'am ನಾನ್ ಹೊರಟೆ ಇಡುದ.

Hello ಮಧು ಅಕ್ಕಾ ಆರಾಮಿದ್ದಿ? ಹಾ ಅರಾಮದಿನ್ ನೋಡ್ ನಿ ಅರಾಮ್ ಅದಿ? ಹಾ ಅರಾಮದಿನ್ ನೋಡವಾ.

ಏನಿಲ್ಲವ ಸುಮ್ ಕೂತಿದ್ದೆ ನಮ್ಮಲ್ಲಿ marriage ಇತ್ತು ನಮ್ಮ ಕಾಕಾನ್ ಮಗಳ್ದು.

ಆ ಸ್ವಪ ಹೋಗೊದೈತಿ ಅದಕ್ಕೆ ಸ್ವಪ ready ಆಗ್ಬೇಕಂತ ಕೂತಿನ್.

ಹೌದಾ ಎಲ್ಲಾರು ಹೊಂಟೀರಿ ಏನ್ marriage ಕ್? ಹ್ಮ್ ಅವ್ವಾ ಎಲ್ಲಾರು ಹೊಂಟೇವಿ ಮನಿಯವ್ರ್ ಎಲ್ಲಾರು.

ಹಾ ನಮ್ಮ್ ಅತ್ತಿ ಒಬ್ಬಕಿ ಮನ್ಯಾಗ ಹಳೆಯವ್ಳ ಮತ್ತ ಏನ ಮಾಡ್ಬೇಕ್ ಒಬ್ರ್ ಇರ್ಬೇಕಲ್ಲವ್ವ?

ಹಾ ಅದಕ್ಕೆ ಮನಿನಲ್ ಒಬ್ಬರಿರ್ಬೇಕು ಅದಕ್ಕ.

ನಿಂಗ ಕೇಳ್ದೆ ಮತ್ತ್ ನೀ ಏನ ಮಾಡಾಕತ್ತಿ ನಿಂಗರ ಹೇಳಿ ಹೋಗ್ಬೇಕ ಅಂತ ಮತ್ತ್ ಕೆಳ್ಬೇಕ ಅರಾಮ ಇದಿ ಅಲ್ಲಾ? ಹ್ಮ್ ಅರಾಮದಿನ್ ನೋಡ್ ನೀ ಅರಾಮದಿ ಅಲ್ಲಾ? ಹಾ ಅರಾಮದಿನ್ ನೋಡವ್ವ.

ಇಲ್ಲವ್ವ ಕಲಬುರ್ಗಿ ಇಲ್ಲ ಗುಲ್ಬರ್ಗಕ್ಕ.

ಹ್ಮ್ ಅಲ್ಲೆ ಮನಿ ಅದಾವು marriage ನು ಅಲ್ಲೆ ಕಾರ್ಲಯದಾಗ ಮಾಡ್ಲಾಕತ್ತಾರ.

ಹಾ ಚನ್ನಾಗಿದಕ್ಕ ಎಲ್ಲ grand ಆಗಿದ ಎಲ್ಲಾ function ಊಟಾ.

function ಅದಾವ ಅಕ್ಕಾ ಚನ್ನಾಗಿ ಅದ ಅಕ್ಕಾ ಹಾಡು dance dance ಅದಾವ ಅಕ್ಕಾ ಎಲ್ಲಾ grand ಆಗಿ function grand ಆಗಿ ಎಲ್ಲಾ ಇದ ಮಾಡಿದಾರ ಅಕ್ಕಾ ಎಲ್ಲ arrangement ಎಲ್ಲಾ grand ಆಗಿ ಮಾಡಿದಾರೆ.

ಹಾ ನಮ್ಮಲ್ಲಿ ಇದ್ ಲಘ್ನ ಭಾಳ grand ಆಗಿ ಮಾಡ್ಲಿಕತ್ತಾರ್ವ್ವ ಚಲೋ ಮಾಡ್ಲಿಕತ್ತಾರ.

ಹ್ಮ್ ಚಂದ grand ಆಗಿ ಮಾಡ್ಲಿಕತ್ತಾರ್ವ್ವ ಏನೆಲ್ಲಾ.

ಹ್ಮ್ ಎಲ್ಲಾ function ಉ ಅಲ್ಲೇ ಮಾಡಾಕತ್ತಾರ ಏನ್ ಹಂಗ ಅಂದ್ರ? ಬಳಿ ಒಳಕಲ್ಲ್ ಪೂಜೆ ಇಂತಾವೆಲ್ಲಾ? ಆ ಒಳಕಲ್ಲ್ ಪೂಜೆಯೆಲ್ಲಾ ಮನೆಯಲ್ಲೆ ಆಗಿದಾವ ಎಲ್ಲಾ grand ಅಂದ್ರೆ ಆ ಕಾರ್ಲಯದಾಗ ಎಲ್ಲಾ ಇದು ಮಾಡ್ತಾರ್ಲಾ ಎಲ್ಲಾ ಹೂವಿಂದ ಎಲ್ಲಾ ಅಲಂಕಾರ ಮಾಡ್ತಾರಲ್ಲ್.

ಆ type ಎಲ್ಲಾ stage ಇನ್ ಮ್ಯಾಲ ಎಲ್ಲಾ ಅಲಂಕಾರ ಜೋರಾಗಿ ಐತೆ.

ಹ್ಮ್ ಚಲೋ ಆಯ್ತ್ ಬಿಡ್ ಹ್ಮ್ ? ಹೊಂಟೀರಿ ಅಂತ ಆಯ್ತ ಎಲ್ಲಾರು?

ಹ್ಮ್ ಹೊಂಟೀದೇವ್ ನೋಡ್ವಾ ಮದ್ವಿಗಿ.

ಹೋಗ್ಬೇಕ್ ಮತ್ತ್ ಬಿಡಾಕ್ ಹೆಂಗ್ ಬರ್ತದ? ಹಾ ಹೋಗ್ಲೇಬೇಕಲ್ವ ಬಿಡಾಕ್ ಹೆಂಗ್ ಬರ್ತದ ಅದು ಮತ್ತ್ ಕಾಕನ್ ಮಗಳ.

ಹ್ಮ್ ಮತ್ತ್ ಮನೆಯಲ್ಲೇ ಐತಿ ಮತ್ತ್ ಬಿಡಾಕ ಹೆಂಗ ಬರ್ತೆತಿ ಅಕ್ಕಾ ಹೋಗ್ಲೇಬೇಕಲ್ಲಾ. ಬಳಿ, हल्दी, मेहदी ಎಲ್ಲಾ ಇಲ್ಲಿ ಮಾಡ್ಯಾರ.

ಹ್ಮ್ ಅಲ್ಲೆ ಇಷ್ಟ್ function ಅಕ್ಕಿಕಾಳ ಅಲ್ಲಿ ಹಾಕ್ಕೊಂಡ್ ಬರೋವ.

ಆ ಚಲೋ ಆತ್ ಬಿಡು ಹೋಗ್ಬರ್ರೀ ಎಲ್ಲಾರು ಸೇರಿ.

ಹ್ಮ್ ಹೋಗ್ತೆಯವ್ವ ನಿಮ್ಮಲ್ಲಿ ಯಾರ್ದು ಇಲ್ಲಾ ಮದವಿ ಇಲ್ಲೇನ?

ಹ್ಮ್ ನಮ್ಮಲ್ಲಿ ಐತಿ ಯವ್ವಾ ನಾವ್ ಹೋಗ್ಬರ್ಬೇಕಲ್ಲ ತಿಳಿ.

ಬಿಸ್ಲಾಗ ಏನ್ ಮಾಡುಮವಾ ಅವ್ರ್ ಇಟ್ರ್ ಅಂದ್ರ ಏನ ಮಾಡಮ ಹೋಗೇಬೇಕಲ್ವಾ? ಹ್ಮ್ ಮತ್ತ ಹೋಗಬೇಕು. ಹ್ಮ್ ಮತ್ತೇನ್ ಮಾಡೋಣ ಬೇಡಾ ಅಂದ್ರೆ ಮತ್ತೆ ಸಿಟ್ಟ ಬರುತ್ತೆ ಅವ್ರಿಗೆ . ಹೌದ್ . ಹ್ಮ್ ಏನ್ ಮಾಡ್ಬೇಕ್ವಾ ಹೋಗಬೇಕಲ್ಲ.

ಅಲ್ಲ ಮತ್ಯಾಕ ಬಿಡ್ಬೇಕ್ ಹೋಗೋದೇ ಲಗ್ನಕ್ಕ್. ಹೌದ್ ಮತ್ತ ಹೋದ್ರ ಊಟಾ ಮಾಡ್ ಬರಬೇಕು.

ಖರ್ಚ ಬಾಳ ಮಾಡಿದಾರ ಅಂದಂಗಾಯ್ತ. ಜೋ~ dance ಕರದಾರ.

ಎಲ್ಲಾ ಜೋರಾಗಿ ಮಾಡಾಕ್ಕತ್ತಾರ ಅಕ್ಕಾ ಎಲ್ಲಾ. ಚಲೋ ಅಯ್ತು ಬಿಡು. ನೀನು dance ?

ಏ ಇಲ್ಲವಾ ನಾ ಮಾಡಲ್ಲವ್ವ ನಾ ಅಕ್ಕಾ ನಂಗ್ ಬರಲ್ಲಾ ಹ್ಮ್.

ಹ್ಮ್ ಹ್ಮ್ ? ಎಲ್ಲಾರು dance ಮಾಡ್ತಾರ ನಮ್ಮಲ್ಲೆ ಎಲ್ಲಾ ಹುಡ್ಗುರದಾವ.

ಹ್ಮ್ ಎಲ್ಲಾರು dance ಜೋರಾಗ್ ಮಾಡ್ತಾರ. ಮದ್ವಿ ಮಗನಿಗ ಕರ್ಕೊಂಬರ್ಬೆಕಲ್ಲ ಮತ್ತ dance ಕುದುರಿ ಮ್ಯಾಲ ಎಲ್ಲಾ.

ಹ್ಮ್ ಕುದುರಿ ಮ್ಯಾಲ ಎಲ್ಲಾ grand ಕುದುರಿ ಎಲ್ಲಾ ತಯಾರ್ ಮಾಡ್ಕೊಂಡು ಎಲ್ಲಾ ಅಲ್ಲಿ ಮೆರವಣಿಗಿ ಮಾಡ್ಕೊಂತ ಬರ್ಬೇಕಲ್ಲ.

ಹ್ಮ್ ಅಲ್ಲಿಂದ ಎಲ್ಲಾ ನಮ್ಮ್ ಹುಡ್ಗುರೆಲ್ಲಾ dance ಮಾಡ್ಕೊತ ಬರ್ತಾವಲ್ಲಾ.

ಹ್ಮ್ ಅದ್ಕೆ ಎಲ್ಲಾ ಇವಾಗ್ ಹೋಗಿದಾರ್ ಅಂದ್ರ ಸಾಯಂಕಾಲ ಎಲ್ಲಾ ಇದ್ ಇರತ್ತೆ.

ಹ್ಮ್ ಹ್ಮ್ ಹ್ಮ್ ಹ್ಮ್. ಮತ್ತೇನ್ ಮಾಡ್ಬೇಕ ಅಕ್ಕಾ ಹೋಗಬೇಕಲ್ಲಾ. ಹೊಗ್ಬೇಕು ಮದ್ವಿ ಬಿಡಾಕ್ ಹೆಂಗ್ ಬರ್ತೈತಿ. ಅದು ಕಾಕಾನ್ ಮಗಳ್ದ ಐತ ಹ್ಮ್ ಕಾಕಾನ್ ಮಗಳ್ದ ಐತಲ್ಲಾ ಹೊರಗಿಂದ ಅಂದ್ರ ಬಿಡ್ಬಹುದ್ ಆದ್ರ ಮದ್ವೆ ಮನೆಯಲ್ಲೆ ಇದೆ ಅಲ್ವಾ? ಹೌದು ಮನ್ಯಾಗ ಹ್ಮ್. ಹ್ಮ್ ಎಲ್ಲಾ ಮದ್ವೆ ಹೆಣ್ಣನು ಜೋರಾಗೆ ಇದಾನೆ. ಹೌದಾ ಆಯ್ತು ನಂಗ್ ಸ್ವಲ್ಪ ಕೆಲ್ಸಾ ಐತಿ ಆಮೇಲ್ ಹಚ್ಚ್ಲಾ phone ಉ? ಹಾ ಅಕ್ಕಾ ನಂಗೂ ಕೆಲ್ಸಾ ಐತಿ ನಾನು ಆಮ್ಯಾಲ ಹಚ್ಚ್ತಿನ ಅಕ್ಕಾ.